ಕೈಗೆ ಕೆಂಪು ದರವನ್ನು ಕಟ್ಟಿದ್ದಾನೆ ಮತ್ತು ಉಂಗುರ ಹಾಕಿದ್ದಾನೆ.

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಒಂದು ದೊಡ್ಡ ಕಟ್ಟಡವಿದೆ ಅಹ್ಹ ಕಟ್ಟಡದ ಬಣ್ಣ ಹಸಿರಾಗಿದೆ.

ಹಾರಿಝೋನ್ ಡಿಗ್ರಿ ಕಾಲೇಜು ಅಂತ ಬರೆದಿದೆ.

ಈ ಚಿತ್ರ ನೋಡಬಹುದಾದರೆ ಆಕಾಶ ನೇರಳೆ ಬಣ್ಣದಾಗಿದೆ ಇಲ್ಲಿ ದೊಡ್ಡ ದೊಡ್ಡ ಮರ ಗಿಡಗಳಿವೆ.

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಒಂದು ಅಂಗಡಿ ಇದೆ ಅಂಗಡಿಯ ಮೇಲೆ ಕೆಂಪು ಬಣ್ಣದ ಬೋರ್ಡ್ ಇದೆ.

ತಲೆಯ ಮೇಲೆ ಬಿಳಿಯ ಟೋಪಿಯನ್ನು ಹಾಕಿಕೊಂಡಿದ್ದಾರೆ ಇಲ್ಲಿ ಒಂದು ದೊಡ್ಡ ಮರ ಕೂಡ ನೋಡಲು ಸಿಗುತ್ತದೆ .

ಈ ಚಿತ್ರದಲ್ಲಿ ನೋಡಬಹುದಾದರೆ ಆಕಾಶ ಗಾಢವಾದ ನೀಲಿ.

ಅದು ಜನ್ ಗಳ್ಗೆ ಒಂತರ ಅನ್ ಕೂಲನೆ ಅಂತ ಹೇಳ್ಬೋದು ಬಿಸ್ಲಲ್ಲಿ ಹೋಗ್ ಬಂದೋರಿಗೆ ಸುಸ್ತಾದ್ರೆ--

ಆಕಾಚ ಸುತ್ತಲಿನಲ್ಲಿದೆ ಇಲ್ಲಿ ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು--

ಲಾರಿ ಬಸ್ಗಳು ಹೋಗುತ್ತಾ ಇದೆ ಈ ಸೇತುವೆಯಾ ಅಡಿಯಲ್ಲಿ ತುಂಬ ಜನರು ನಿಂತಿಕೊಂಡಿದ್ದಾರೆ.

ಇಲ್ಲಿ ಒಂದು ದೊಡ್ಡ ಕೊಳವೆ ಇದೆ ಕೊಳದ ನೀರು ನೀಲಿಯಾ --

ಈ ಚಿತ್ರದಲ್ಲಿ ನೋಡಬಹುದಾದರೆ ಆಕಾಶ ಬೂದಿ ಮತ್ತು ಬಿಳಿಯ ಬಣ್ಣದಾಗಿದೆ.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

ಈ ಅಂಗಡಿಗೆ ಹಾರವನ್ನು ಹಾಕಿದ್ದಾರೆ ಅದು ಕೇಸರಿ ಮತ್ತು ಹಳದಿ ಬಣ್ಣದಾಗಿದೆ.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

ಈ ಚಿತ್ರ ನೋಡುವುದಾದರೆ ಇಲ್ಲಿ ಒಂದು ದೊಡ್ಡ್ ಕಟ್ಟಡ ಇದೆ ಆಹ್ಹ್ ಕಟ್ಟಡದ ಮೇಲೆ ರಾಯ್ ಚೂರ್ ವಿಶ್ವ ವಿದ್ಯಾಲಯ--

ಇಲ್ಲಿ ತುಂಬ ಕಾರುಗಳು ನಿಂತಿದೆ ಒಂದು ಕಾರು ಕಪ್ಪು ಬಣ್ಣದಾಗಿದೆ ಮತ್ತ್--

ಈ ಚಿತ್ರ ನೋಡುವುದಾದರೆ ಇಲ್ಲಿ ಆಹ್ಹ್ ಮಹಿಳೆಯರು ನೀರಿನ ಒಳಗೆ ನಿಂತಿದ್ದಾರೆ ಎಲ್ಲರು--

ಈ ಚಿತ್ರ ನೋಡುಬಹುದಾದರೆ ಇಲ್ಲಿ ಒಂದು ಅಂಗಡಿ ಇದೆ ಇದು ಜ್ಯೂಸಿನ ಅಂಗಡಿ ಇಲ್ಲಿ--

ಮದ್ಯದಲ್ಲಿ ಹ್ಯಾಪಿ ಬರ್ತ್ಡೇ ಸ್ಟಿಕರ್ ಅನ್ನು ಹಾಕಿದ್ದಾರೆ ಇಲ್ಲಿ ಹುಡುಗಿಯರು ಕೂತಿದ್ದಾರೆ.

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಒಂದು ಕೊಠಡಿ ಇದೆ ಆಹ್ಹ್ ಕೊಠಡಿಯ ಒಳಗೆ ಒಬ್ಬ ಹುಡುಗಿ ಒಬ್ಬ ಪುರುಷರು ಕೂತಿದ್ದಾರೆ.

ಇಲ್ಲಿ ಒಂದು ರಸ್ತೆ ಕೂಡ ಇದೆ ಅದ್ರ ಮೇಲೆ ಒಂದು ನಾಯಿ ಕೂಡ ಇದೆ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ.

ಕೊಂಡು ನಿಂತಿದ್ದಾರೆ ಒಬ್ಬರು ನೀಲಿ ಬಣ್ಣದ ಸೀರೆ ಹಾಕಿದ್ದಾರೆ ಇನ್ನೊಬ್ಬರು --

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಒಂದು ದೊಡ್ಡ ಕಟ್ಟಡವಿದೆ ಕಟ್ಟಡದ ಪಕ್ಕ ಒಂದು ಕಾರ್ ಕೂಡ ಇದೆ ಅಲ್ಲಿ ಒಬ್ಬ ವ್ಯಕ್ತಿಯು ನಿಂತಿದ್ದಾನೆ.